ತಂತಿಗಳನ್ನು ನಿಲ್ಲಿಸಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿಗೆ ಚಿಕ್ಕ ಚಿಕ್ಕ ಗಿಡಗಳಿವೆ ಒಂದು ಪೈಪ್ ಕೂಡ ನೋಡಲು ಸಿಗುತ್ತದೆ.

ಎಲ್ಲಾ ಕಡೆ ಈ ಕಡೆ ಹೋಗೋರೆಲ್ಲ ಆಟ ನೋಡಿಕೊಂಡು ಓಡಾಡಿಕೊಂಡು ಹೋಗ್ತಾರೆ.

ಹೂ ಕೋಸಿಯಲ್ಲಿ ಈಗ ಬಾರಿ ರೇಟಿದೆ .

ಇದರ ಮುಂಭಾಗದಲ್ಲಿ ನೀವು ಎರಡು ಮಂಚವನ್ನು ನೋಡಬಹುದು.